ಇದು ಬಂದು ವಾಟರ್ ದ ವಾಟರ್ ಇದೆ ಮೇಲಗಡೆ ಕ್ಲೌಡ್ ಕೂಡ ಇದೆ ಹಾಗೆ ಸುತ್ತಾ ಬೆಟ್ಟ ಕೂಡ ಇದೆ. ಅಲ್ಲಿ ಒಂದು ಕಲ್ಲು ಮೇಲೆ ಒಬ್ಬ ಅಣ್ಣ ಕುತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ.

ಇದರಲ್ಲಿ ಬಂದು ಒಂದು ಚಿಕ್ಕು ಪಾಪು ಮತ್ತೆ ಒಬ್ರು ಅಂಕಲ್ ಇದಾರೆ. ಇದು ಬಂದು ಮಗ್ಗ ತರ ಇದೆ. ಅದು ಬಂದು ಸ್ಕ್ರೀಮ್ ಕಲರ್ ಸಿಮೆಂಟ್ ಕಲರ್ ತರ ಇದೆ ಹಾಗೆ ಅಲ್ಲಲ್ಲಿ ಸ್ವಲ್ಪ ಗ್ರೀನ್ ಕಲರ್ ಆರೆಂಜ್ ಕಲರ್ ಕೂಡ ಕಾಣತ್ತಿದೆ.

ಇದು ಬಂದು ಒಂದು ಶಾಪ್ ತರ ಇದೆ. ಇದ್ರಲ್ಲಿ ಬಂದು ಗ್ರೀನ್ ಕಲರ್ ಇಲ್ಲಿ ಬ್ಲೂ ಕಲರ್ ಆರೆಂಜ್ ಕಲರ್ ಪೊಟ್ಸ್ ಕೂಡ ಇದೆ ಅಲ್ಲಿ ಬಂದು ಫ್ಲೌರ್ಸ್ ಕೂಡ ಇಟ್ಟಿದ್ದಾರೆ ಅಲ್ಲಿ ಬಂದು ಡೆಕೊರಟಿವೆ ಐಟೆಮ್ಸ --